ಆಹ್ಹ್ ಅವನು ಫೋಟೋ ಗೆ ಪೋಸ್ ಮಾಡ್ತಾ ಇದ್ದಾನೆ ಪೋಸ್ ಕೊಡ್ತಾ ಇದ್ದಾನೆ ಅನ್ಸುತ್ತೆ.

ಯಾ ನೋಡಿ ನೇಚರ್ ಇದನ್ನ ಸಂಜೆ ತರನು ತಗೋಬಹುದು ಬೆಳ್ಳಿಗ್ಗೆ ತರನು ತಗೋಬಹುದು.

ಎಲೆಕ್ಟ್ರಿಕಲ್ ವಸ್ತುಗಳನ್ನ ನಾವು ಇಲ್ಲಿ ಒಬ್ಸರ್ವ್ ಮಾಡ್ಬಹುದು.

ತುಂಬನೇ ಗ್ರೀನ್ ಗ್ರೀನ್ ಇರುವಂತಹ ಜಾಗ.

ಒಳಗಡೆ ಕಾಂಪೌಂಡ್ ಇದೆ ಅದರ ಒಳಗಡೆ ಬಿಲ್ಡಿಂಗ್ ಕೂಡ ಇದೆ ಅನ್ನಿಸ್ತಾಯಿದೆ.

ಇದು ಒಂದು ಬುಸ್ಸ್ಟ್ಯಾಂಡಿನಿಂದ ನಿಂದ ತೆಗ್ದಿರೋ ಪಿಕ್ಚರ್ ಅನ್ಸುತ್ತೆ ಒಂದು ಬಸ್ಸ ಇದೆ ಆಹ್ಹ್ ಬಸ್ಸಸ್ಟಾಂಡ್ ಅಲ್ಲಿ--

ಅಂಡ್ ಕೈತ ಇದ್ದಾರೆ ಅನ್ಸುತ್ತೆ ವೇಟ್ ಮಾಡ್ತಾ ಇದ್ದಾರೆ.

ತುಂಬಾನೇ ಬೆಳಗ್ಗಿನ ಜಾವಾ ತರ ಇದೆ--